ಆ ಇದೆ ಮಕ್ಕಳಿಗೆ ತುಂಬ ಬುದ್ದಿ ಚುರ್ಕಗಿರತ್ತೆ ಇದನ್ ತಿನ್ನೊದ್ರಿಂದಾನೆ ಅಅ --

ಇದು ಮಕ್ಕಳಿಗೆ ತುಂಬ ಒಳ್ಳೇದು ಆಂ ಒಂದು ಶೇಬು ಹಣ್ಣಿನಲ್ಲಿ ಇರುವ ಎಲ್ಲ ಪೋಷ್ಟಿಕಾಂಶಗಳು ಪೇಲ ಹಣ್ಣಲ್ಲಿ ಇದೆ ಅಂತ ಹೇಳ್ತಾರೆ.

ಆ ತುಂಬ ಚೆನ್ನಾಗಿದೆ ಪ್ರಕೃತಿ ನೋಡಕೆ ತುಂಬ ಸುನ್ದರವಾಗಿ ಅನ್ಸತ್ತೆ.

ಇದು ಶಿಮೊಗ್ಗ ಚಿಲ್ಲೆಯ ತುಂಗಾ ನದಿ ಇದು ತುಂಗಾ ನದಿ ತುಂಬ ಸ್ವೀಟ್ ಇದೆ ಅಷ್ಟೇ ಕ್ಲೀನ್ ಅಗೂ ಇದೆ ತುಂಬ ಚೆನ್ನಾಗಿೀ ನೀರ್ ಹರಿತ್ತ ಇರುತ್ತೆ.

ಇಲ್ಲಿ ನಂದಿನಿ ಪ್ರಾಡಕ್ಟ್ ಗಳು ಎಲ್ಲ ಸಿಗ್ತವೆ.

ಇದು ಒಂದು ಮಾಡ್ರೆನ್ ಹೈ ಟ್ರಿಕ್ ಸಲೂನ್ ಅಂತ ಕಾಣ್ಸತ್ತೆ.

ಎದು ಬಿ.ಎಚ್. ರೋಡಿನ ಶಿವಪ್ಪ ನಾಯಕ ಹೂವಿನ ಮಾರ್ಕೆಟ್ ಆಗಿದೆ ಇಲ್ಲಿ ತರತರದ ಹೂಗಳು ಸಿಗ್ತವೆ ತುಂಬ ಚೆನ್ನಾಗಿ ಮಳೆಗಳನ್ನ ಪೊಣ್ಸಿರ್ತಾರೆ.

ತಮ್ಮ ಆರೋಗ್ಯವನ್ನ ಒಳ್ಳೆ ಅ ವಾತಾವರ್ಣ ವನ್ನ ಇದ್ದು ಸಮಯ ಕಳೆದು ಹೋಗ್ತಾ ಇದ್ದಾರೆ ಮಕ್ಳು ಬರ್ತಾರೆ ಆತ ಆಡ್ತಾರೆ.

ಇದು ಒಂದು ಕಾಲೇಜಿ ನ ಎಕ್ಸಿಬಿಷನ್ ಚಿತ್ರವಾಗಿದೆ ಮಕ್ಕಳು ತುಂಬ ಉತ್ಸುಕರಾಗಿ --

ಅಹ್ ಇತರ ಶಿಮೊಗ ಜಿಲ್ಲೆಲಿ ಇರೋದೇ ಒಂದು ಖುಷಿ. ಎಲ್ಲ ತರದ ಇಟ್ ಆ ಸಾಮಾನುಗಳು ಸಿಗ್ತವೆ ಇಲ್ಲಿ. ಜನರಿಗೆ ತುಂಬ ಅನುಕೂಲವಾಗಿದೆ.

ಇದೂ ಶಿಮೊಗ್ಗ ಜಿಲ್ಲಿಯ ಹಳೆಯ ಕಲ್ಲಿನ ಕಟ್ಟಡ ದೇವಸ್ಥಾನವಾಗಿದೆ --

ಫ್ರೆಶ್ ಗಾಳಿ ಸಿಕ್ಕುತ್ತೆ ನಮಗೆ ಅಅ ಚೆನ್ನಾಗಿ ನಾವೂ ಇರ್ಬಹುದು ಸಮಯವನ್ನ ಕಳೆಯಬಾಹುದು.

ಇದು ಒಂದು ಸುಂದ್ ಸುಂದರವಾದ ಮುಸ್ಸಂಜೆ ಫೋಟೋ ವಾಗಿದೆ ಇಲ್ಲಿ ಪ್ರೇಮಿಗಳು ಸೂರ್ಯವನ್ನು ಹಿಡಿಯುವ ಚಿತ್ರವನ್ನು ತುಂಬ ಚೆನ್ನಾಗಿ ತೆಗ್ದಿದ್ದರೆ.

ಇದು ವಿದ್ಯಾರ್ಥಿಗಳು ಬರುತ್ತಾರೆ ಇಲ್ಲಿ ಶೂಟಿಂಗ್ ಸಹ ನಡಿಯುತ್ತದೆ ತುಂಬ ಸುಂದರವಾದ ಪ್ಲೇಸ್ ಈದ್ ಆಗಿದ್ದು ಎಲ್ಲರೂ ವೀಕ್ಷಣೆ ಮಡಬೊಹುದು.

ಇದು ಒಂದು ಮೊರ್ಕೆಟ್ ನ ಚಿತ್ರವಾಗಿದೆ ಇಲ್ಲಿ ರೈತ ತಾನು ಬೆಳೆದ ಕರ್ಜಿಕಾಯಿಯನ್ನು ಮೊರ್ಕೆಟ್ ನಲ್ಲಿ ಮಾರಾಟ ಮಾಡಲು ತೆಗೆದುಕೊಂಡು ಬಂದಿದ್ದಾನೆ.

ಇಲ್ಲಿ ಎಲ್ಲ ತಹದ ಅಅ ತರ್ಕರಿಗಳು ಸಿಗ್ತವೆ.

ಇಲ್ಲಿ ಬೇರೆ ಕಡೆಗ್ ಹೋಗಲು ಎಲ್ಲ ತರಹದ ಕೆ.ಎಸ್.ಆರ್.ಟಿ.ಸಿ. ಬಸ್ ಗಳು ಆ ಮತ್ತೆ ರಾಜಹಂಸ ಪುಷ್ಪಕ್ ಬಸ್ ಗಳು ಇಲ್ಲಿಂದನೇ ಪ್ರಾರಂಬವಾಗ್ತವೆ.

ಇಲ್ಲಿ ಪ್ರತಿವರ್ಷವೂ ಜಾತ್ರೆ ನಡೆಯುತ್ತದೆ ಪ್ರತಿ ಸೋಮವಾರ ಇಲ್ಲಿ ಜನರು ದೇವರ ದರ್ಶನ ಮಾಡಲು ಬರುತ್ತಾರೆ ಮತ್ತು ತುಂಬ ರಶ್ ಕೂಡ ಇರುತ್ತದೆ --

ಇದು ತುಂಬ ಪವರ್ಫುಲ್ ದೇವಸ್ಥಾನ ಎಂದೇ ಹೇಳ ಬೊಹೋದು .

ಇದು ಶಿಮೊಗದಲ್ಲಿ ಇರುವ ಮಾರ್ಥಂಗಮ್ಮ ಮಾರಿಯಮ್ಮ ದುರ್ಗಮ್ಮ ದೇವಸ್ಥಾನವಾಗಿದೆ. ಇದು ತುಂಬ ಪ್ರಸಿದ್ಧವಾದ ಮತ್ತು ಭಕ್ತಿಪೂರ್ವ ವದ ದೇವಸ್ಥಾನ ಅಂತಾನೆ ಹೇಳಬೋದು.

ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವೇ ಸಿಕ್ಷಸನಕ್ಕೆ ಬಂದು ಅನೇಕ ಶಿಕ್ಷಣವನ್ನು ಪಡೆದುಕೊಂಡು --

ನೀರುಸ ಅಷ್ಟೇ ಶುಚಿಯನ್ನು ಇದೆ ತುಂಬ ಥಣ್ಣಗ್ ಇರುತ್ತೆ ನೀರು ಆ ತುಂಬ ಚೆನ್ನಾಗಿದೆ ನೋಡಲು ಖುಷಿ ಆಗುತ್ತದೆ.

ಇಷ್ಟವಾದ ಚಿತ್ರ ಗಳನ್ನೂ ಮಾಡಿ ಪ್ರದರ್ಶನವನ್ನು ಮಾಡುತ್ತಾರೆ ಮಕ್ಕಳು ತುಂಬ ಉತ್ಸುಕರಾಗಿದ್ದಾರೆ ಮತ್ತೆ ಇದು ಒಳ್ಳೇದು ಕೂಡ.